ಇದು ಒಂದು ದೊಡ್ಡ ಫಿಶ್ ಮಾರ್ಕೆಟ್ನಲ್ಲಿನ ದೃಶ್ಯವಾಗಿದೆ. ಇಲ್ಲಿ ಮೀನುಗುಳನ್ನು ಒಂದು ವ ಒಂದು ಪ್ರಕಾರ ಇಟ್ಟಿದ್ದಾರೆ.

ಸಣ್ಣ ಗಿಡಗಳು ಇವೆ ಒಬ್ಬ ಮನುಷ್ಯ ಅಲ್ಲಿ ಇದು ಬಹಳ ದೊಡ್ದುದಾದ ಫ್ಯಾಕ್ಟರಿ ಆಗಿದೆ.

ಇದು ಒಂದು ಹೊಲದ ದೃಶ್ಯವಾಗಿದೆ ಈ ಹೊಲದಲ್ಲಿ ಪಪ್ಪಾಯಿ ಗಿಡಗಳು ಹಚ್ಚಿದ್ದಾರೆ.

ಇದು ಒಂದು ಖಾಲಿ ಆದ ಪ್ರದೇಶದ ಹ್ಮ್ ದೃಶ್ಯವಾಗಿದೆ.